ಭಾರತನಾಟ್ಯಮ್ ಮತ್ತು ಫೋಕ್ ಡಾನ್ಸ್ ಆಮೇಲೆ ಡಿ ಜೆ ಡಾನ್ಸ್ ಅವು ಇವು ಅಂತೇಳಿ ಬಹಳ ಬರ್ತವೆ ಅದ್ರೊಳಗೆ ಡಾನ್ಸ್ ಆಡಿದ್ರು ಅದ್ರಲ್ಲೂ ಬೆನಿಫಿಟ್ ಇರ್ತಾವೆ ಸ್ಟೇಟ್ ಲೆವೆಲ್ ತಾಲೂಕ್ ಲೆವೆಲ್ ಅತರದ್ ಎಲ್ಲ ಹೋಗ್ಬಹುದು ಅಲ್ಲಿ ಮಾಡಬಹುದು ಪ್ರೈಸಸ್‌ ಎಲ್ಲ ಬರ್ತಾರೆ .

ಈಗ ನೋಡಿ ಗಿಡ ಮರಗಳೆಲ್ಲ ಕಾನಿಸ್ತಾಇದೆವಲ್ಲ ಮೌಂಟನ್ ಕಾಣಿಸ್ತಾಇದೆ ಬೆಟ್ಟ ಗಿಡ ಮರಗಳೆಲ್ಲಅದೇ ಎಂಜಾಯ್ ಮಾಡ್ತಾ ಇರ್ಬೇಕು ಬೇರೆ ಅಲ್ಲೆಲ್ಲ ನೋಡಿದ್ರು ನು ಸಹ ಹಚ್ಚಹಸಿರು ಇರೋ ಗ್ರೀನರಿ ಮತ್ತೆ ಮೌಂಟೈನ್ಸ್ ಎಲ್ಲ ರೆಡ್ ಬ್ರೌನಿಷ್ ಬ್ಲಾಕ್ --

ಏನೇನ್ ಥಿಂಗ್ಸ್ ಎಲ್ಲ ಮಾಡ್ತಿರ್ತಾರೆ ಹೊರಗಡೆ ಅದು ಇದು ಅಂತೇಳಿ ನೋಡ್ಬೇಕು ನಾನು ಎಕ್ಸಿಟ್ಮೆಂಟ್ ಮನುಷ್ಯರಲ್ಲಿ ಬರ್ಬೇಕು ಹೊರಗಡೆ ನಿಂತು ನೋಡುವಷ್ಟು ಇರ್ತಿದ್ದೆ ಒಳಗಡೆ ಇಷ್ಟು --

ಎಲ್ಲ ನೋಡಿ ಮನೆ ಕಟ್ತಾ ಇರ್ಬೇಕಾದ್ರೆ ಪಾಪ ಬಹಳ ಕಷ್ಟ ಅವ್ರುಗೂ ಒಂದ್ ಕಾಲ್ ಏನಾದ್ರು ಸ್ವಲ್ಪ ಸ್ಲಿಪ್ಪ್ ಆಯಿತು ಅಂದ್ರೂನು ಜೀವನೇ ಅವ್ರ್ ಕೈಯಲ್ಲಿ ಇರೋಲ್ಲ ಅತರ ಇರುತ್ತೆ ಅತರದಲ್ಲಿ ಅವ್ರು ಟೆನ್ಶನ್ ತೊಗೊಳ್ ಲಾರದೆ --

ಆದ್ರೆ ರೇಟ್ ಮಾತ್ರ ಬಹಳ ಇದ್ರೆ ಬಹಳ ರೇಟ್ ಇದ್ರೆ ಬಟ್ಟೆ ಚೆನ್ನಾಗಿರಲ್ಲ ಅಂತಾರೆ ನ್ಯೂ ಬ್ರಾಂಡೆ ಇರುತ್ತೆ ಆದ್ರೆ ಸೆಲೆಕ್ಟ್ ಮಾಡ್ಕೋಬೇಕು ಕಡಿಮೆ ರೇಟ್ ದು ಸೀರೆ ತಗೋಬರ್ಬೇಕು ಬಹಳ ದೊಡ್ಡ್ ದೊಡ್ಡ್ ಅಂಗಡಿಗೆ --